ಇದನ್ನ ಪ್ರೇಯಸಿಗಾಗಿ ಕಟ್ಟಿಸುತ್ತಿದ್ದಾರೆ ಅದಲ್ಲದೆ ಜನರು ಪ್ರವಾಸಿಗರು ಈಗ ಆ ಗೋಳಗುಮ್ಮಟ ವನ್ನು ನೋಡಕ್ಕೆ ಹೋಗುತ್ತಿದ್ದಾರೆ ಮತ್ತು--

ಇದು ಒಂದೂ ಸಣ್ಣದಾದಂತಹ ಒಂದು ಹಳ್ಳ ಅಥವಾ ಒಂದು ಸ್ವಿಮ್ಮಿಂಗ್ ಫೂಲ್ ಅಂತಾ ಹೇಳಬಹುದು.

ಮತ್ತೆ ತುಂಬಾನೆ ಕುರ್ಚಿಗಳ್ಳನ್ನು ಹಾಕಿದ್ದಾರೆ ಮತ್ತು ತುಂಬಾನೆ ಮಷಿನ್ಗಳು ಕುಡಾ ಕಣ್ಣಿಸುತಿದೆ.

ಮತ್ತೆ ಸೌತೆಕಾಯಿ ಇದೆ ಇಲ್ಲಿ ತುಂಬಾನೇ ದೊಡ್ಡದಾದಂತ ಒಂದು ತರಕಾರಿಯ ಮಾರ್ಕೆಟ್ ನಾವು ನೋಡಬಹುದು.

ಇದು ಒಂದು ದೊಡ್ಡದಾದಂತಹ ಮಾಲ್ ಅಂತಾ ಕರಿಬಹುದು ಇಲ್ಲಿ ಯಲ್ಲಾ ತರಹದ ಬಟ್ಟೆಗಳು ಇವೆ ಮತ್ತು ಒಳ್ಳೆ ಒಳ್ಳೆ ಜನರು ಓಡಾಡುತ್ತಿದ್ದಾರೆ.

ಇದು ಒಂದು ದೊಡ್ಡದಾದ ದೇವಾಲಯ ಅಂತ ಹೇಳಬಹುದು ಇಡಿ ಅನ್ನು ಹಾಕಿದ್ದಾರೆ ಅದು ಅಲ್ಲದೆ ಮೈಕು ಕೂಡ ಇದೆ ಒಂದು ಮರ ಕೂಡ ಇದೆ ನಿಂತಿರುವುದನ್ನು ನಾವು ನೋಡಬಹುದು.

ಇದು ಹಳೆಯದಾದಂತ ಒಂದು ಐತಿಹಾಸಿಕ ಸ್ಥಳ ಅಂತ ಹೇಳಬಹುದು ಮನೆ ದೊಡ್ಡದಾಗಿದೆ ಅದರ ಸುತ್ತಮುತ್ತ ದೊಡ್ಡ ದೊಡ್ಡ ಮರಗಳು ಕಾಣಿಸ್ತಾ ಇದೆ ಕಂಬ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಸ್ವಚ್ಛತೆ ಏನು ಕೂಡ ಕಾಪಾಡಿಕೊಂಡು ಇಟ್ಟಿದ್ದಾರೆ.

ಇಲ್ಲಿ ದೊಡ್ಡ ದೊಡ್ಡ ಕಂಬಗಳು ಇದ್ದಾವೆ ಅದು ಅಲ್ಲದೆ ದೊಡ್ಡ ದೊಡ್ಡ ಮರಗಳು ಕಾಣಿಸ್ತಾ ಇದೆ ಮತ್ತು ಒಂದು ಸುಂದರವಾದಂತಹ ಒಂದು ಅಹ್ ಪರಿಸರವನ್ನು ನೋಡಬಹುದು.

ಇದೊಂದು ಇತಿಹಾಸಿಕ್ ಸ್ಥಳ ಅಂತ ಹೇಳಬಹುದು ದೊಡ್ಡದಾಗಿದೆ ಅಲ್ಲದೆ ಜನರು ಓಡಾಡುತ್ತಿದ್ದಾರೆ ಮತ್ತು ಇಲ್ಲಿ ಕಾರುಗಳು ನಿಂತಿವೆ ಬೈಕ್ ಗಳು ನಿಂತಿವೆ.